ಇದೊಂದ್ ಟ್ರಾನ್ಸ್ಪೋರ್ಟ್ ಆಫೀಸ್ ಅಂತ ಅನಿಸ್ತದ. ಕಾರ್ ಗಳು ಸಾಲ್ ಆಗಿ ನಿಂತವು ಎಲ್ಲವುಕ್ಕೂ ಪೂಜೆ ಮಾಡ್ಯಾರ.

ಇದೊಂದು ಕಾರ್ ಶೋರೂಮ್ ಅದ ಇಲ್ಲಿ ವರೆಗೂ ನಮ್ಮ ದೇಶಿಯ ಕಂಪನಿ ಮಾರುತಿ ಕಾರ್ ಶೋರೂಮ್ ಹೆಚ್ಚಾಗಿದ್ದು--

ಇದೊಂದು ಗಾರ್ಡನ್ ಐತಿ. ಗಾರ್ಡನ್ ಯಾವುದೊ ಒಂದು ಐತಿಹಾಸಿಕ ಸ್ಥಳ ಐತಿ. ಸ್ಥಳದ ಬಾಜೂಕ್ ಒಂದ ದೊಡ್ಡ್ ಬೇವಿನ ಗಿಡ ಅವ.

ಇದು ಬಟ್ಟೆ ಇಸ್ತ್ರಿ ಮಾಡೋ ಒಂದ್ ಅಂಗ ಅಂಗಡಿ ಇದ್ದಂಗ ಅದ ಡ್ರೈ ಕ್ಲಿನರ್ಸ್ ಇನ್ನ ಪ್ರತಿಯೊಬ್ಬ ಮನುಷ್ಯ ನೀಟ್ನೆಸ್ ಆಗಿ ಇರ್ಬೇಕು ಅಂದ್ರೆ--

ಒಂದು ಆಸ್ಪತ್ರೆ ಬಿಲ್ಡಿಂಗ್ ಇತ್ತು ಅಂಡ್ ದೊಡ್ಡ್ ಬ್ಯಾಂಕ್ ಬಿಲ್ಡಿಂಗ್ ಇತ್ತು ಯಾವುದೊ ಆಫೀಸ್ ದು ಬಿಲ್ಡಿಂಗ್ ಆದವು ಐತ್ ಇವತ್ತೆಲ್ಲಾ --

ಬಾಜೂಕಲ್ಲ ಸೆಮೆಂಟಿಂದು ಕಟ್ಟಿದ್ ಕಟ್ಟಡ ಅದ ಎರಡು ಕೈಗಳ ಮದ್ಯ ಒಣಬೇಒತಾಯಿ--

ಹಾಗಾಗಿ ಯಾವಾಗಲು ಒಮ್ಮೆಮ್ಮೆ ಯಾವಾಗಲು ತನ್ ಕೆಲಸದೊಳಗೆ ಮನುಷ್ಯ ಮುಳುಗಿರಬಾರ್ದು ಆಗಾಗ ಔನ್ ಗಾರ್ಡನ ಬೇ ಇಂತ ದೇವಸ್ಥಾನಕ್ ಭೇಟಿಯಾಗಿ ಮನಸ್ ಹಗುರ್ ಮಾಡ್ಕೊಬೇಕು.

ಇವಾಗ ಬೇಳೆ ಕಾಳು ಗಳಾಗಿರಬಹುದು ಎನ್ರೇ ಒಂದು ಆಹ್ಹ್ ಹಂತಾ ಹಿಂತಾ ಜನರಲ್ ಸ್ಟೋರ್ ನಾ ಸಿಗೋ ಐಟಂ ಗಳಾಗಿರಬಹುದು ಕಸಬರಾಗಿ ಆಗಿರಬಹುದು.

ಏನೋ ಪಾರ್ಟಿ ಅರೇಂಜ್ಮೆಂಟ್ ಮಾಡದಂಗ್ ಅದನೊ ಎನೊ ಅಲ್ಲ ಶಿಸ್ತ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ಎಲ್ಲ ಕುರ್ಚಿಗಳು ತೇಬೆಳಗಳು ಸ್ವಚ್ಛವಾಗಿ ಆದವು.

ಇದೊಂದು ಎಣ್ಣೆ ಅಂಗಡಿ ಆದವು ಇಲ್ಲ ಹಾಲಿನ ಕೇಂದ್ರವೋ ಗೊತ್ತಿಲ್ಲ.

ಜನ ಹೆಂಗ ಅವ್ರವ್ರ ಒಂದು ಟೇಸ್ಟ್ ಇಗೆ ಅಥವಾ ಅಭಿರುಚಿಗೆ ತಕಂಗ ಉಪಯೋಗಿಸುತ್ತಾರ ಕಾರ್ ಗೋಳನ್ನ .

ಸಿಬ್ಬಂದಿಗಳ ದ್ವಿಚಕ್ರ ವಾಹನ ನಿಲುಗಡೆ ಅಂತೇಳಿ. ಹಂಗ ಎಲ್ಲರು ಅವ್ರ್ ಅವ್ರ್ ವಾಹನಗಳು ಇಲ್ಲೇ--

ಈ ಚಿತ್ರದಾಗ ಬಿಜಾಪುರದ ಇಬ್ರಾಹಿಂ ರೋಜಾ ಐತಿ.

ಹ್ಮ್ ಬಗೆ ಬಗೆ ಅಂಗಡಿ ಹೆಸ್ರ್ ಇರ್ತವು. ಅದ್ರಲ್ಲಿ ಕೇಕ್ ಗಳು ಚಲೋ ಇರ್ತವು. ತಕೊಂಡು ನಾವು ಬರ್ತ್ಡೇ ಗೆಲ್ಲ ಕಟ್ ಮಾಡತೇವಿ. ಅದ್ರ ಇಲ್ಲಿ ಬಾಗಿಲು ಹಾಕ್ಯದ. ಮೋಸ್ಟ್ಲಿ ಬಂದ್--